ಈ ಚಿತ್ರದಲ್ಲಿ ನಾವು ಬಸ್ ಸ್ಟಾಪ ನ ನಾವು ನೋಡ್ತಾ ಇದೀವಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಬೋರ್ಡ್ ಹಾಕಿದರೆ .

ಮುಂದೆ ಎಲ್ಲಾ ಚೀಲಾ ಪ್ಯಾಸ್ಟಿಕ್ ಚೀಲಾಗಳ್ ಹಾಕಿದಾರೆ ಪೋಲ್ಸ್ ಕಟ್ಟಿದಾರೆ.

ಹಾಗು ಈ ಅಂಗಡಿಯ ಪಕ್ಕ ಒಂದು ಗೋಡೆ ಗಡಿಯಾರವನ್ನು ನೇತು ಹಾಕಿದ್ದಾರೆ ಆಹ್ಹ್ ತಕ್ಕಡಿಯನ್ನು ನಾವಿಲ್ಲಿ ನೋಡಬಹುದು ಇದು ಹಸಿರು ಬಣ್ಣದಿಂದ ಬಣ್ಣ ಬಳಿದಿದ್ದಾರೆ.

ಇಲ್ಲಿ ಕೋಟೆಯು ದೊಡ್ಡ ದೊಡ್ಡ ಬಂಡೆಗಳಿಂದ ಕೂಡಿದೆ ಹಾಗು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಜೋಡಿಸಿ ಆಗಿನ ರಾಜರು ನಿರ್ಮಿಸಿದಂತಹ ಕೋಟೆ ಇದಾಗಿದೆ ಸುಂದರವಾಗಿ ಕಾಣುತ್ತಿದೆ.

ಈ ಚಿತ್ರಣದಲ್ಲಿ ನಾವು ಒಂದು ಬಸ್ಟ್ಯಾಂಡ್ ನೋಡುತ್ತಿದ್ದುಇಲ್ಲಿ ಹಲವಾರು ಬಸ್ಸುಗಳು ಆಯಾ ಪ್ಲಾಟ್ಫಾರ್ಮಿನಲ್ಲಿ ಬಂದು ನಿಂತಿದೆ ನೀಲಿ ಬಣ್ಣದು ಬಸ್ಸು ಕೆಂಪು ಬಣ್ಣದ ಬಸ್ಸು.

ಎಲ್ಲೂ ಸ್ವಲ್ಪಾನೂ ಕೂಡ ಕಸ ಇಲ್ಲ ಮುಂದೆ ಒಂದು ವಿದ್ಯುತ್ ಕಂಬವನ್ನು ಕೂಡಾ ನಾವು ಕಾಣಬಹುದು ಗಿಡಮರಗಳು ಈ ಕ್ಯಾಂಪಸ್ನಲ್ಲಿ ಇದೆ .

ಈ ಚಿತ್ರವು ಒಂದು ಮಸೀದಿಯ ಚಿತ್ರಣವಾಗಿದ್ದು ಈ ಮಸೀದಿ ಗೇಟನ್ನು ಹಾಕಲಾಗಿದೆ ಹಾಗೂ ಈ ಮಸೀದಿಯ ಮೇಲೆ ಸ್ಪೀಕರ್ ಗಳನ್ನು ಅಳವಡಿಸಲಾಗಿದೆ ಪಕ್ಕದಲ್ಲಿ ಒಂದು ಔಟ್ಲೆಟ್ ಅನ್ನುವಂತ ಅಂಗಡಿ ಇದ್ದು.

ಈ ಚಿತ್ರಣದಲ್ಲಿ ನಾವು ಒಂದು ಪಾರ್ಕ್ ಇನ ಚಿತ್ರಣವನ್ನು ನೋಡುತ್ತಿದ್ದು ಆಕಾಶ ಅಂತೂ ತುಂಬಾ ಸುಂದರವಾಗಿದೆ ಆಕಾಶದಲ್ಲಿ ಸೂರ್ಯಾಸ್ತಾಮಾ ಆಗುತ್ತಿದೆ ಹಾಗೂ ಮೋಡಗಳು--

ಇಲ್ಲಿ ಲಭ್ಯವಿದೆ ಹುಡುಗರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಬೇಕಾದಂತಹ ತರ ತರವಾದ ಬಟ್ಟೆಗಳು ಲಭ್ಯವಿದೆ .